ಮತ್ತು ಇದರ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಾಂಪೌಂಡ್ ಇದೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದಾದ ಕಟ್ಟಡವಿದೆ ಇದರ ಮುಂಭಾಗದಲ್ಲಿ ಒಂದು ದೊಡ್ಡದಾದ ಆಣೆಕಟ್ಟು ಇರುವುದು ಕಾಣಿಸುತ್ತಿದೆ.

ಒಂದಿಷ್ಟು ಇಟ್ಟಂಗಿಗಳನ್ನು ನೆಲವನ್ನು ತೆಗೆದು ಅದರ ಬುಡದಲ್ಲಿ ಹಾಕಲಾಗಿದೆ ಮ--

ಇಲ್ಲಿ ಗೋಡೆಗೆ ಒಂದಿಷ್ಟು ಕಾಟು೯ನ್ ಚಿತ್ರಗಳನ್ನು ಬಿಡಿಸಲಾಗಿದೆ.

ಮತ್ತು ಇಲ್ಲಿ ಅಲ್ಲೊಂದ್ ಅಲ್ಲೊಂದ್ ಅಲ್ಲೊಂದ್ ಗಿಡ ಮರವಿರುದು ಕೂಡ ನಾವು ಸ್ಪಷ್ಟವಾಗಿ ಗಮನಿಸಬಹುದು.

ಮತ್ತು ಇದರ ಮುಂಭಾಗದಲ್ಲಿ ಒಂದಿಷ್ಟು ನೀರು ನಿಂತಿರುವುದು ಕಾಣಿಸುತ್ತದೆ.

ಹಸಿರಾದ ಒಂದು ದೊಡ್ಡದಾದ ನೆಟ್ಟನ್ನು ಕಟ್ಟಿದ್ದಾರೆ ಇದರ ಮುಂಭಾಗದಲ್ಲಿ ಒಂದಿಷ್ಟು ಕೋಣೆಗಳಿವೆ.

ಇದರ ಕೆಳಗಡೆ ಒಂದಿಷ್ಟು ಮಹಿಳೆಯರ ಬಟ್ಟೆಗಳನ್ನು ನೇತುಹಾಕಲಾಗಿದೆ.

ಮತ್ತು ದೂರದಲ್ಲಿ ಒಂದು ಹೂವಿನ ಮರ ಕಾಣಿಸುತ್ತಿದೆ.

ಈ ಒಂದು ಚಿತ್ರದಲ್ಲಿ ಹಲವಾರು ಎಲೆಕ್ಟ್ರಾನಿಕ್ ವಸ್ತುಗಳಿವೆ.

ಈ ಒಂದು ಚಿತ್ರದಲ್ಲಿ ಒಂದು ದೊಡ್ಡದ ಕಟ್ಟಡದ ಒಳಗಡೆ ಒಂದಿಷ್ಟು ಬೈಕ್ ಗಳು ಅ ವಿ ಳ ಎಕ್ಸಿಟ್ ಮತ್ತು ಇನ್ ಆಗುವುದನ್ನು ಕಾಣುತ್ತೇವೆ ಮತ್ತು ಇಲ್ಲಿ ಹಲವಾರು ಬೈಕ್ ಗಳು ನಿಂತಿವೆ.

ಮತ್ತು ಇಲ್ಲಿ ಇದರ ಮುಂದುಗಡೆ ಒಂದು ಕೇರಂ ಬೋರ್ಡ್ ಕಾಣಿಸುತ್ತಿದೆ.

ಇಲ್ಲಿ ಹಸಿರು ಮತ್ತು ಬಿಳಿ ಬಣ್ಣದಲ್ಲಿ ಲೈಟ್ ಮತ್ತು ಗೋಡೆ ಮೇಲೆ ಎ_ಸಿ ತಲೆ ದಿಂಬುಗಳು ಮತ್ತು ಅ ಇಲ್ಲಿ ಒಂದು ಡೋರನ್ನು ಮತ್ತು ಕಿಟಕಿಯನ್ನು ಕಾಣಬಹುದಾಗಿದೆ.

ಈ ಬೆಡ್ರೂಮ್ ನ ಒಳಭಾಗದಲ್ಲಿ ಒಂದಿಷ್ಟು ಎಲೆಕ್ಟ್ರಿಕ್ ಬಟನ್ ಗಳು ಮತ್ತು ಒಂದು ದೊಡ್ಡದಾದ ಬ್ಯಾಗ್ ಮತ್ತು ಇಲ್ಲಿ ಒಂದಿಷ್ಟು ಬೆಡ್ ಶೀಟ್ ಗಳು ಬೆಡ್ ಶೀಟ್ ಮತ್ತು ತಲೆ ದಿಂಬುಗಳನ್ನು ಕಾಣಬಹುದು.